ಇದೇನೋ ಫಿಶ್ ಮಾರ್ಕೆಟ್ ಇದ್ದಂಗ ಇದೆ. ಈ ಕಡೆ ಎಲ್ಲ ಫಿಶ್ ಎಲ್ಲ ಇಟ್ಟಿದಾರೆ ಆಕಡೆ ಐಸ್ ಕ್ಯೂಬ್ ಗಳನ್ನು ಇಟ್ಟಿದ್ದಾರೆ.

ಈ ಕಡೆ ಇಬ್ಬರು ಹೋಗ್ತಾ ಇದ್ದಾರೆ ಏನ್ ಏನು ಇದು ಮಾಡ್ಕೊಂಡ್ ಆ ಕಡೆ ಎಲ್ಲಾ ಪೂಜೆ ಮಾಡ್ತಾ ಇದು ಮಾಡ್ತಾ ಇದ್ದಾರೆ ಮೇಲ್ಗಡೆ ಸೇತುವೆ ಇದೆ ತುಂಬಾ ಜನ ಇದ್ದಾರೆ.

ಇಲ್ಲಿ ಯಾರೋ ಒಬ್ರು ಫೋಟೊಶೂಟ್ಗೋಸ್ಕರ ಬಂದಿದ್ದಾರೆ ಅಲ್ಲಿ ಸ್ಟಾರ್ ತರ ಬಿಡ್ಸಿದಾರೆ ಅಲ್ಲಿ ಒಬ್ರುದು ಫೋಟೋ ಇದೆ.

ಈ ಕಡೆ ಎಲ್ಲ ಕಬೋರ್ಡ್ ಮೇಲೆ ಏನೋ ಇಟ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಒಂದ ಫ್ಯಾನ್ ಇದೆ ಎರಡು ಫ್ಯಾನ್ ಇದೆ. ತುಂಬಾ ಚೆನ್ನಾಗ್ ಸಿಂಪಲ್ ಆಗಿದೆ ಚೆನ್ನಾಗಿದೆ.

ನೀರು ನೀರ್ ತೋರ್ಸೈತೆ ಸೈಡ್ ಅಲ್ಲೆಲ್ಲ ಬಳ್ಳಿ ಇದ್ದಂಗೆ ಕೆಳಗಡೆ ಬಿದ್ದೈತೆ. ಆ ಅಲ್ಲಿ ಮೇಲೆ ಬ್ರಿಡ್ಜ್ ಮೇಲೆ ಸೇತುವೆ ಮೇಲೆ ತುಂಬಾ ಜನ ಓಡಾಡ್ತಾ ಇದಾರೆ.

ಇದು ಯಾವುದು ಹಳೆ ಕಾಲದ ಬಸ್ ಇದ್ದಹಾಗಿದೆ ಆಮ್ ಎಲ್ಲಾ ಒಂದ್ ತರಹ ಆಗಿದೆ ಬಸ್ ಎಲ್ಲಾ ತೊಕ್ಕಹಿಡ್ದಿರೋ ತರಹ ಹಳೆ ಕಾಲದು ತುಂಬಾ ಹಳೆ ಕಾಲದು ಅನಿಸ್ತದೆ ಯಾರು ಹತ್ತು--

ಫಾದರ್ಸ್ ಅಲ್ಲಿ ಸ್ಟೇಜ್ ಕೂಡ ಇದೆ ತುಂಬಾ ಚೆನ್ನಾಗಿ ಇದೆ .ಈಕಡೆ ಎಲ್ಲ ಡೆಕೋರೇಷನ್ ಚೆನ್ನಾಗಿದ ಫ್ಲವರ್ಸ್ ಇಂದ ಎಲ್ಲ ರೆಡ್ ಕಲರ್ ಅಲ್ಲಿ --

ಇಲ್ಲಿ ಮಕ್ಕಳಿಗೆ ಕರಾಟೆ ಕೆಲಸಕೋಸ್ಕರ ಕಲ್ಸಿದ್ದಾರೆ ತುಂಬಾ ಮಕ್ಕಳ ಎಲ್ಲಾ ಇದ್ದಾರೆ ಎಲ್ಲರು ಕರಾಟೆ ಕಲಿತಾ ಇದ್ದಾರೆ ವ್ಯಾಯಾಮನು ಕೂಡಾ ಮಾಡಸ್ತಾ ಇದ್ದಾರೆ. ಜೊತೆಲ್ಲಿ --